ಕಿಸಿದ್ದಾರೆ ಅದರ ಮೇಲೆ ಇಟ್ಟು ಪ್ರೊಜೆಕ್ಟ್ ಅನ್ನು ತಮ್ಮ ತಮ್ಮ ಮಾಡುತ್ತಿದ್ದಾರೆ.

ಆ ಕೋಟೆಯ ಬಣ್ಣ ಆಹ್ ಕೆಂಪು ಬಣ್ಣದಾಗಿದೆ ಅಲ್ಲಿ ತುಂಬಾ ಗಿಡ ಮರಗಳು ತುಂಬಾ ಚೆನ್ನಾಗಿ ಕಾಣ್ತಿದೆ.

ಅಲ್ಲಿ ನೋಡಲು ಬೇರೆ ಬೇರೆ ತರದ ಗಿಡಗಳು ಕಾಣಸ್ತಿದೆ ಮತ್ತು ತುಂಬಾ ಚೆನ್ನಾಗಿ ಕಾಣ್ಸ್ --